ಕೇಕುಗಳು ಒಂದೊಂದು ಒಂದು ಡಿಸೈನ್ ನಲ್ಲಿ ಇದೆ ಎಂದು ಹೇಳಬಹುದು.

ಬೈಕ್ ಟೈಯರ್ ನೋಡಲು ಕರಿ ಬಣ್ಣದ ಆಕಾರದಲ್ಲಿದೆ.

ಈ ಬೈಕ್ ಟೈಯರ್ ನ ಮೇಲೆ ಒಂದು ಪ್ಯಾನು ಕಾಣುತ್ತಾ ಇದೆ.

ಹಾಗೆ ಈ ಸಮುದ್ರದ ಹಿಂದುಗಡೆ ದೊಡ್ಡದಾದ ಗುಡ್ಡಗಳು ಕಾಣುತ್ತಿದ್ದಾವೆ.

ಕಂಪೌಂಡಿನ ವ್ಯವಸ್ಥೆ ಇದೆ ಈ ಮನೆಯ ಮುಂಭಾಗದಲ್ಲಿ ಒಂದು ಬೇವಿನ ಮರವಿದೆ.

ಈ ಬ್ಯಾನರಿನ ಅಂಗಡಿಯ ಮುಂದೆ ಒಬ್ಬ ವ್ಯಕ್ತಿ ಮೊಬೈಲಿನಲ್ಲಿ ನಿಂತು ಏನನ್ನೋ ನೋಡುತ್ತ ಇದ್ದಾನೆ.

ಇದು ಒಂದು ಹಾರ್ಡ್ವೇರ್ ಅಂಗಡಿ ಅಥವ ಸಿಮೆಂಟ್ ಇನ ಅಂಗಡಿ ಎಂದು ಹೇಳಬಹುದು.

ಇದರಲ್ಲಿ ಎಲ್ಲಾ ರಿತಿಯ ಮನೆ ಕಟ್ಟಡ ಕೆಲಸಕ್ಕೆ ಸಿಗುವ ಸಾಮಾನುಗಳು ಸಿಗುತ್ತವೆ.

ಈ ಅಂಗಡಿಯ ಇಕ್ಕಳೆಯ ಬಾಜು ಬೇರೆ ಬೇರೆ ರೀತಿಯಾದ ಅಂಗಡಿಗಳಿವೆ.

ಈ ಆಸ್ಪತ್ರೆಯ ಹೊರಗಡೆ ಚೇರಿ ನ ವ್ಯವಸ್ಥೆ ಇದೆ ಈ ಆಸ್ಪತ್ರೆ ನೋಡಲು ತುಂಬಾ ಸುಂದರವಾಗಿದೆ ಈ ಆಸ್ಪತ್ರೆಯ ಮುಂಭಾಗದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಬೋರ್ಡ್ ಹಸಿರು ಮತ್ತು ನೀಲಿ ಬಣ್ಣದಿಂದ ಕೂಡಿದೆ.

ಆ ಕಾರಿನ ಪಕ್ಕದಲ್ಲಿ ಒಂದು ದೊಡ್ಡದಾದ--

ಈ ಬುಕ್ ಸ್ಟಾಲ್ ಅಂಗಡಿಯ ಆಜು ಬಾಜು ಸಾಲಿನಲ್ಲಿ ಪುಸ್ತಕಗಳನ್ನು ಜೋಡಿಸಿದ್ದಾರೆ.

ಹಾಗೆಯೇ ಆ ವ್ಯಕ್ತಿಯ ಮುಂದೆ ಹಲವಾರು ಪುಸ್ತಕಗಳನ್ನು ಇಟ್ಟಿದ್ದಾರೆ.

ಅದನ್ನು ಇವತಕ್ಕೂ ಜನರು ಹೆಚ್ಚೂ ನಿಂತು ಏನನ್ನು ಕೇಳುತ್ತಿದ್ದಾರೆ.

ಆ ಟೇಬಲಿ ನ ಮೇಲೆ ನಾಕು ರೀತಿಯಾದ ಪ್ಲೇಟ್ ಗಳು ಇದ್ದಾವೆ ಆ ಟೇಬಲಿ ನ ನಾಕು ಭಾಜು ನಾಕು ಚೇರ್ ಗಳು ಇಟ್ಟಿದ್ದಾರೆ.

ಹಾಗೆ ಈ ಕಡೆ ಪಕ್ಕದಲ್ಲಿ ಸಣ್ಣ ಸಣ್ಣ ಪುಟ್ಟ ಹೂವಿನ ಗಿಡಗಳನ್ನು ನೋಡಬಹುದು ಇದು ಒಂದು ಸುಂದರವಾದ ವಾತಾವರಣದಲ್ಲಿ ಇದೆ.

ಈ ಅಂಗಡಿಯ ಬ್ಯಾನರಿ ನ ಮೇಲೆ ಟ್ರ್ಯಾಕ್ಟರಿ ಯ ವರ್ಕಿಂಗ್ ಸಾಮಾನುಗಳು ಬೇರೆ ಬೇರೆ ರೀತಿಯ ವರ್ಕಿಂಗ್ ಸಾಮಾನುಗಳು ಇವೆ.

ಆ ಲಾರಿ ಯ ಬಣ್ಣ ವೈಟು ನೀಲಿ ಆಕಾರದಲ್ಲಿದೆ.

ಹೆಸರು ಅಜಯಪುರ ಎಂಬ ಹೆಸರಿದೆ ಆ ಕಾಲೇಜಿನ ಬಣ್ಣ ಹಳದಿ ಬಣ್ಣದಿಂದ ಕೂಡಿದ್ದು ಇದು ನೋಡಲು ತುಂಬಾ ಸುಂದರವಾಗಿದೆ.